ಈ ಚಿತ್ರದಾಗ್ ಏನ್ ಅದ ಅಂದ್ರ ಇಲ್ಲಿ ಒಂದು ಹೋಟೆಲ್ ಅದ ಈ ಹೋಟೆಲ್ ಹೆಸರು ಜೈ ಭವಾನಿ ಹೋಟೆಲ್ ಅಂತದ ತೆಳಗ ಟೀ ಇಡ್ಲಿ ದೋಸೆ ಆಲೂ --

ಆ ಟೀಚರ್ ಹಾಳ ಆಕಿ ಮೈಕ್ ಹಿಡ್ಕೊಂಡ್ ನಿಂತಾಳ ಈ ಸುತ್ತ ನೋಡಬಹುದಿಲ್ಲಿ ಬಹಳಷ್ಟು ಗಿಡ ಗೋಳ ಹವಾ ಅದ್ರು ಇಲ್ಲೆಲ್ಲಾ ಮನೆಗಳೆಲ್ಲ--

ಈರುಳ್ಳಿ ಮತ್ತ ಟೊಮೆಟೊ ಆಲೂ ಬೆಳಗಡ್ಡಿ ಕುಂಬಳಕಾಯಿ --

ಚಿತ್ರನ್ಯಾಗ್ ನೋಡ್ಬೋದ್ ನಾವು ಇಲ್ಲಿ ಆ ಗಿಳಿಗೋಳ ಹವ ನೋಡಬಹುದು ಮತ್ ಅಂಗೆ ಐದು ಗುಬ್ಬಿಗಳು ಟೈಪ್ ಹವಾ.

ಇಲ್ಲಿ ಚಿತ್ರಣ ನೋಡಬೊದು ಏನದ ಅಂದ್ರ ಇದೊಂದು ಗುಡಿ ಅದ ಇಲ್ಲಿ ನೋಡಬೊದು ಇಲ್ಲಿ ಒಂದ ಗಂಟಿ ಆಕಿಂದ ಅದ ಇದಕ ಗೇಟ್ ಅದ ರೆಡ್ ಕಲರ್ ಪೇಂಟ್ ಹಚ್ಚಿಂದ ಅದ ಅದಕ.

ಅತ್ತ ಮ್ಯಲೆಲ್ಲ ಗೇಟ್ ಎಲ್ಲ ಹಾಕಿಂದವಾ ಮುಂದ ಇಲ್ಲಿ ರಂಗೋಲಿ ಆ ಕಿಂದದ ನೋಡಬಹುದು ಮತ್ತೆ ಕಡೆ ಸೈಡ್ --

ಎಲ್ಲಾ ಕಡೆ ಕಾಂಜ ಎಲ್ಲಾ ಹಾಕಿಂದ ಅವ ಮತ್ತ ಅ ಅಂಬೇಡ್ಕರ್ ಅವರದು ಮಹಾತ್ಮ ಗಾಂಧೀಜಿ ಎಲ್ಲಾ ಫೋಟೋ ಹಾಕಿಂದ ಅವ ವೇಟಿಂಗ್ ಸಲಾಕ್ ಚೇರ್ ಗೋಳ ಎಲ್ಲಾ ಹಾಕಿಂದ ಅವ ಮ್ಯಾಗ ಲೈಟ್ --

ಮತ್ತಿಲ್ಲಿ ಬಹಳಷ್ಟು ಬಾಕ್ಸ ಗೋಳ ಎಲ್ಲಾ ಆವಾ ಚಪ್ಪಲಿದು ಇಲ್ಲಿ ಒಬ್ಬ ಮಹಿಳೆಬಿ ನಿಂತಾಳ ಇಲ್ಲಿ ವೇರೈಟೀ ಸ ಆಪ್ ಚಪ್ಪಲಿಗೋಳ ಆವಾ ಲೇಡೀಸ್ ದು--

ಆ ಕಡೆ ಈ ಕಡೆ ಎಲ್ಲ ಬಾಳಷ್ಟು ಕಟ್ಟಿಗಿಗೋಳೆ ಅವ ಅವೆಲ್ಲ ಕಟ್ ಕಟ್ ಮಾಡಿ ಇಸ್ಟಿಂದವ ಮತ್ತಿಲ್ಲಿ ತಗಡಿಂದು ಸೆಡ್ ಅವ.

ಇದ್ರಾಗ ನೋಡಬೋದು ಇಲ್ ಮ್ಯಾಲ್ ಬರ್ದಿಂದ ವಸತಿ ನಿಲಯ ಅಂತಂದಿ ಆ ಬಾಲಕರ್ದು ಅದೋ ಇದೋ ಅಂದ್ರು --

ಇಲ್ಲಿ ಈ ಚಿತ್ರದಾಗ್ ಏನದ ಅಂದ್ರ ಇದೊಂದು ಇಲ್ಲಿ ರಾಯಲ್ ಟೀ ಟ್ರೇಡರ್ಸ್ ಅಂತ ಬರೆದಿಂದ ಅದ ಆ.